ಚಿತ್ರಣವಾಗಿದೆ. ಇಲ್ಲಿ ಸುತ್ತ ಮುತ್ತ ನೋಡಲು ಬೆಟ್ಟ ಗುಡ್ಡ ಪರ್ವತಗಳನ್ನು ನೋಡಬಹುದು. ಈ ರೀತಿಯಾಗಿ ಮೂರು ರೀತಿಯಾಗಿ ವೆಹಿಕಲ್ಗಳನ್ನ ಇಲ್ಲಿ ನಿಲ್ಲಿಸಿದ್ದಾರೆ ಈ ಚಿತ್ರದಲ್ಲಿ ಇದನ್ನ ನೋಡಬಹುದಾಗುತ್ತೆ.

ಇತ್ಯಾದಿ ಪ್ಲೇಸ್ ಹಾಗಿದೆ ಇದು ಕೋಟೆಯಾಗಿದೆ ಈರೀತಿ ಆಗಿದೆ ಇಲ್ಲಿ ಒಂದಿಷ್ಟು ಜನರು ಇಲ್ಲಿ ಒಬ್ಬಳು ನಿಂತಿದ್ದಾಳೆ ವೈರಿಂಗ್ ಸುತ್ತ ನೋಡಲು ಒಂದಿಷ್ಟು ಗಿಡಗಳು ಕೂಡ ಇದೆ.